ಮತ್ತೆ ಇಲ್ಲೆಲ್ಲಾ ತುಂಬಾ ಇದುಇದೇ ಸಮಾನಗಳು ಇದೆ ಏನಾದ್ರು ರಿಪೇರ್ ಮಾಡೋಅಂತದು ಕಾರ್ ಆಗಿರ್ಬಹುದು ಸ್ಕೂಟಿ ಆಗಿರ್ಬಹುದು ಬೈಕ್ ಎಲ್ಲ ರಿಪೇರ್ ಮಾಡೋ ಅಂತ ವಸ್ತುಗಳು ಇದಾವೆ ಇಲ್ಲಿ ಎಲ್ಲ ಒಬ್ಬರು ರಿಪೇರ್ ಕೂಡ ಮಾಡತಿದರೆ.

ಇದನ್ನ ನಮ್ಮ ಊರು ಕಡೆ ಎಲ್ಲ ಕಬ್ಬು ಇದೆಲಾ ಕಡಿಯಾಕ್ ಬಾರೋ ಅಂತೂ ಜನಗಳು ಇತರ ಊರು ಇಂದ ಆಚೆ ಇತರ ಗುಡಿಸಿಲು ಇತರ ಇತರ ಕಟ್ಕೊಂಡು ಚಿಕಿಚಿಕ್ಕ್ ದಾಗಿನೇ ಎಲ್ಲ ಇರ್ತಾರೆ ಆದರೂ ಒಳಗಡೆ ಮಲಗೋದು ಅಡಿಗೆ ಮಾಡೋದು ಎಲ್ಲ ಪ್ರತಿ ಒಂದು ಇರುತ್ತೆ ಆದರೂ ತುಂಬಾ ಕಷ್ಟನೇ ಇರುತ್ತೆ ಪಾಪ.

ಇದು ಒಂದ್ ಝೋ ತರ ಕನಿಸ್ತಿದೆ ಹೊರಗಡೆ ಇಂದ ಎಲ್ಲ ಟಿಕೆಟ್ ತಗೊಂಡ್ ಹೋಗ್ತಿದಾರೆ. ಹುಡುಗರು ಮಕ್ಕಳು ಆಂಟಿ ದ್ದಿರು ಅಂಕಲ್ ಇರು ಎಲ್ಲರೂ ಇದಾರೆ. ಝೋ ನೋಡೊದಕೆ ಒಳಗಡೆ ಹೋಗ್ತಿದಾರೆ ಸ್ವಲ್ಪ ಜನ ಎಲ್ಲ ಸ್ವಲ್ಪ ಜನ ಕ್ಯೂ ಅಲ್ಲಿ ನಿತ್ಕೊಂಡು ಟಿಕೆಟ್ ತಗೊಂತಿದ್ದರೆ ಒಳಗಡೆ ಹೋಗೋದಾಕೆ.

ಎಲಾ ಹಳ್ಳಿಗಳಲ್ಲಿ ಏನೆ ಒಂದು ಪ್ರಾಬ್ಲಮ್ ಆದರೂನು ಅದು ಜಿಲ್ಲೆಗ ಹೋಗಿ ಅದು ಗ್ರಾಮಪಂಚಾಯ್ತಿ ಹೋಗಿ ವಿಚಾರಿಸಿದ್ರೆ ಅದಕೆಲ ಒಂದೊಂದ್ ಸೊಲ್ಯೂಷನ್ ಹೇಳ್ತಾರೆ ಸ್ವಲ್ಪ ಜನ ಎಲ್ಲ ಇಲ್ಲಿ ಬಂದು ವೇಟ್ ಮಾಡ್ತಿದಾರೆ ಏನೋ ಅವರವರ ಪ್ರಾಬ್ಲಮ್ ಹೇಳ್ಕೊಳೋದಾಕೆ .

ಇದು ಝು ಅಂತ ಅನಸ್ತಿದೆ. ಝುಉ ಒಳ್ಳೆ ಕಡೆ ಹುಲಿಗಳು ಮಲಗಿದಾವೆ ಒಂದ್ ಮೂರ್ ನಾಲಕು ಅದರಲಂತೂ ವೈಟ್ ಕಲರ್ ಅಲ್ಲಿ ಎರಡ್ ಇದಾವೆ ತುಂಬಾ ಚನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ಕಾಣಸ್ತಿದವೇ ಒಂದ್ ಕಟ್ಟೆ ತರ ಇದೆ ಅದ್ರುಮೇಲೆ ಮಲಗಿದಾವೆ.